ಗೂಡ್ಸ್ ಟ್ರೈನ್ ನಲ್ಲಿ ಗೋಧಿ ಸಾಗಿಸ್ತಾರೆ ಈಗ ನಮಗೆ ನ್ಯಾಯ ಬೆಲೆ ಅಂಗಡಿಗೆ ತರುವಂತ ರೇಷನ್ ಬರ್ತದೆ. ಅಕ್ಕಿ ಗೋದಿ ಪ್ರತಿಯೊಂದು ಸ ಗೂಡ್ಸ್ ನಲ್ಲಿ ಬರ್ತದೆ.

ಕೆಲವರು ಏನು ಮಾಡ್ತಾರೆ ಅಂದ್ರೆ ಜ ಛತ್ರ ದೊಡ್ಡದಾಗಿದ್ರೆ ಯಾವ ಶಾಮಿಯಾನನು ಹಾಕಲ್ಲ ಛತ್ರ ದೊಡ್ಡದಾಗಿರ್ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾರೆ ಮಾಳಿಕ್ಕೆ ಶಾಮಿಯಾನ ಹಾಕ್ತಾರೆ ಜನಗಳ ಸಂಖ್ಯೆ ಜಾಸ್ತಿ ಆದಾಗ.

ನಾವು ಹಳ್ಳಿ ಜನ ಯಾವತ್ತೋ ಒಂದಿನ ಹೋಯ್ತಿವಿ ಮಾಮೂಲಿ ಬಸ್ ನಲ್ಲಿ ಇದ್ರಲ್ಲೋ ಟೆಂಪೋ ದಲ್ಲೋ ಕಾರು ನಲ್ಲೋ ಹೋಯ್ತಿವಿ ಬರ್ತೀವಿ ಅಷ್ಟೇ ಏಸಿ ಬಸ್ ಲೆಲ್ಲ ಶ್ರೀಮಂತರೇ.

ಇವತ್ತು ಡೈಲಿ ಎದ್ದಿ ಹೋದ್ರೆ ಒಂದು ಸಾವಿರ ರೂಪಾಯಿ ದುಡ್ಕೊಂಡು ಬರ್ತಾನೆ ಅವ್ನು ಐನೂರು ಸಾವಿರ ದುಡೀತಾನೆ ಆ ಎರಡೆಕರೆ ಗದ್ದೆ ಮಡಗಿರೋನು ಹ್ಮ್ ವಾರಕ್ಕೆ ಅವನು ಉ ಉ ಎಂಟು ಸಾವಿರ ಆ ಐದು ಸಾವಿರ ದುಡೀತಾನೆ.

ಅವ್ರು ಅಲ್ಲಿ ಅವರು ವೇ ಅವ್ರು ಪುಕ್ಸಟ್ಟೆ ಪಾರ್ಕ್ ನಲ್ಲಿ ನಿಲ್ಲಿಸಲಿಕ್ಕಿಲ್ಲ ಅವ್ರು ದುಡ್ಡು ಆ ಆ ಇದು ವಸೂಲು ಮಾಡ್ಕೊಂಡೇ ಪಾರ್ಕ್ ನಲ್ಲೆಲ್ಲ ನಿಲ್ಸೋದು ಕಾರೋ ಒಂದು ಸ್ಕೂಟರ್ ಬಸ್ಸೋ ಪ್ರತಿಯೊಂದುವೆ.

ಇವೆಲ್ಲ ಬಂದದ್ದು ಐದರಿಂದ ನಮ್ಮ ಹುಡುಗರುಗಳಿಗೆ ಓದೋ ಹುಡುಗರರುಗಳಿಗೆ ಅನುಕೂಲವಾಯಿತು.